ಇದು ಒಂದು ಚಿಕ್ಕ ಮಕ್ಕಳ ಪಾರ್ಕ್ ಆಗಿದೆ.

ಹಾಗೆ ಅವನ ಎದ್ರುಗಡೆ ಎಕ್ಸಸೈಜ್ ಮಾಡುವ ಮಷೀನ್ ಕೂಡ ಕಾಣುತ್ತಿದ್ದೇವೆ.

ಎರಡೂ ಡಂಬಲ್ಸ್ ಕಾಣುತ್ತಿದೆ ಹಾಗೆ ಎದುರಗಡೆ ಮಿರರ್ ಕೂಡ ಇದೆ.

ಒಂದು ಫ್ಯಾನ್ ಕೂಡ ಇದೆ ಕೆಂಪು ಕಾರ್ಪೆಟ್ ಹಾಕಲಾಗಿದೆ.

ಹಸಿರು ಬಣ್ಣ ಮತ್ತೆ ನೀಲಿ ಬಿಳಿ ಬಣ್ಣದ ಒಂದು ಟ್ರೈನು ಮಧ್ಯದಲ್ಲಿ ಕಾಣುತ್ತಿದೆ.

ರೈಟ್ ಸೈಡ್ ಅಲ್ಲಿ ಒಂದು ಲೈಟಿನ ಕಂಬವಿದೆ.

ಚಿತ್ರದಲ್ಲಿ ರಾಧಾಕೃಷ್ಣ ಥಿಯೇಟರ್ ಅನ್ನು ಕಾಣುತ್ತಿದ್ದೇವೆ.

ಒಂದು ಆಂಬುಲೆನ್ಸ್ ನಿಂತಿದೆ ಒಂದು ಲಾರಿ ನಿಂತಿದೆ.

ಚಿತ್ರದಲ್ಲಿ ಅಂಚೆ ಕಚೇರಿ ಕೊಠಡಿಯನ್ನು ನೋಡಬಹುದಾಗಿದೆ.

ಅವನ ಹಿಂದಗಡೆ ಕುಳಿತುಕೊಳ್ಳಲು ಒಂದು ಕಟ್ಟೆಯನ್ನು ಕಟ್ಟಲಾಗಿದೆ.

ಬಾಗಿಲ ಮೇಲೆ ಒಂದು ಅಂಚೆ ಕೊಠಡಿಯ ಹೆಸರನ್ನು ಬೋರ್ಡು ಹಾಕಲಾಗಿದೆ.

ಒಂದು ಬೌಲ್ ಅಲ್ಲಿ ಮೂರು ತರಹದ ಐಸ್ ಕ್ರೀಮ್ ಗಳನ್ನು ಇಡಲಾಗಿದೆ.

ಚಿತ್ರದಲ್ಲಿ ನಾವು ಅಂಚೆ ಕಚೇರಿಯನ್ನು ಕಾಣಬಹುದಾಗಿದೆ.

ಬಿಲ್ಡಿಂಗಿನ ಮೋಲ್ಡ್ ಮಾಡೊ ಮಾ ಕಾರ್ಯದಲ್ಲಿ ಜನರು ನಿರತರಾಗಿದ್ದಾರೆ.